ಗಿಡಗಳೂ ಮರಗಳು ಕೂಡ ಇದೆ ಒಂದು ಕೆಂಪಾಗಿರುವ ನೀರು ಹರಿತ ಇದೆ .

ಬ್ಯಾನರ್ಸ್ ಗಳ್ ಕೂಡ ಇದೆ --

ಇಲ್ಲೇ ಬೋರ್ಡ್ ಇತ್ತು. ಇಲ್ ಒಬ್ಬ ವ್ಯಕ್ತಿ ಹೊರಗಡೆ ಹೋಗ್ತಾಯಿದೆ ಬೈಕ್ ಅಲ್ಲಿ. ಅಲ್ಲಿ ಗಾಡಿಗಳು ಮತ್ತೆ ನಿಂತಿದೆ ಪಕ್ಕದಲ್ಲಿ ಬನ್ನೇರ್ಸ್ ಕೂಡ ಇದೆ .